ಹಾಗೆ ಅದರ ಕಲರ್ ಒಂದು ಯಲ್ಲೋ ಹಾಗೆ ಪಿಂಕ್ ಇರುತ್ತದೆ.

ಇಲ್ಲಿ ಇಂಡಿಯನ್ ಪೋಸ್ಟ್ ಎಂದು ಬರೆಯಲಾಗುತ್ತದೆ. ಅದು ಕಪ್ಪು ಬಣ್ಣದಿಂದ ಹೊಡೆಯಲಾಗುತ್ತದೆ. ಕಲರ್ ಹಾಗೆ ಅಕ್ಕ ಪಕ್ಕದಲ್ಲಿ ಎಲ್ಲ ಗಿಡ ಮರ ಬೆವಿನ್ ಗಿಡ ಇರುತ್ತದೆ.

ಹೆಸರು ಜಿಂದಾಲ್ ಅಂತ ಇದು ಎಷ್ಟು ದೊಡ್ಡ ಮಟ್ಟದ ಭಾರತದಲ್ಲಿ ದೊಡ್ಡ ಮಟ್ಟದ ಕೆಲಸವಾಗಿದೆ ಆದರೆ.--